ಗಿಡಗಳಿವೆ. ಚಿರಾಯು ಹಾಸ್ಪತ್ರೆ ಅಂತ ಬೋರ್ಡ್ ಇದೆ ಹೊರಗೆ. ಚೆನ್ನಾಗಿದೆ ಎಲ್ಲಾ .

ಸಂಗಮೇಶ್ವರ್ ಆಸ್ಪತ್ರೆ ಅಂತ ಇದೆ ಅದರಲ್ಲಿ ಕಂಬ ಇದೆ ಮತ್ತು ಇಬ್ಬರು ಮನುಷ್ಯರಿದ್ದಾರೆ ಅದರಲ್ಲಿ ಒಂದ ಪಾನ್ ಡಬ್ಬ ಟೈಪ್ ಇದೆ .

ಮತ್ತೆ ಒಳಗಡೆ ಅಂದ್ರೆ ಪಿಂಕ್ ಕಲರ್ ಮಾಡಿದ್ದಾರೆ ಹೊರಗಡೆ ಎಲ್ಲ ಗಿಡ ಇದಾವೆ ಗಿಡದ ಕಲರ್ ಎಲ್ಲ ಆ ಆಶ್ ಕಲರ್ --

ರೆಸ್ಟೋರೆಂಟ್ ಇದೆ ರೆಸ್ಟೋರೆಂಟ್ ಲೈಟ್ಸ್ ಇದಾವೆ ಗಾರ್ಡನ್ ಚೆನ್ನಾಗಿದೆ ಗಿಡಗಳಿದಾವೆ.

ನದಿಯ ದಡದಲ್ಲಿ ಒಂದು ಬೈಕ್ ನಿದ್ರಾಸಿದ್ದಾರೆ ಅದು ಬೈಕ್ ಕಲರ್ ಬ್ಲಾಕ್ ಆಗಿದೆ ಮತ್ತೆ ಅದರ ಇದರ ಇದ್ರಕಲರ್ ರೆಡ್ ಕಲರ್ ಆಗಿ ಶೇಡ್ ಮಾಡಿದ್ದಾರೆ ಮತ್ತೆ ಚೆನ್ ನದಿಯ ಸುತ್ತ ಮುತ್ತಲು ಗ್ರೀನ್ ಆಗಿ ಗಿಡಗಳಿದ್ದವೇ .

ಇಲ್ಲಿ ವಂಡರ್ ಲಾ ಇದೆ. ವಂಡರ್ ಲಾ ಇದೆ ನೀರ್ಗಳಿದ್ದಾವೆ ಗೇಮ್ಸ್ ಇದಾವೆ ಆಡಾಕೆ ಚೆನ್ನಾಗಿ ಮತ್ತೆ ಗಿಡಗಳಿದ್ದಾವೆ ಗ್ರೀನ್ ಕಲರ್. ಅಲ್ಲಿ ಜನರು ಎಲ್ಲ ಫೋಟೋ ತಕ್ಕೊತ ಇದ್ದಾರೆ ಒಬ್ರು ಮತ್ತೆ ವಂಡರ್ ಲಾ ಬರ್ದಿದ್ದು ಎಲ್ಲ ಕಲರ್ ಬ್ರೌನ್ ಆಗಿ ಇದೆ.

ಇಲ್ಲಿ ಒಂದು ಮನೆ ಇದೆ ಮನೆ ಕಾಂಪೌಂಡ್ ಪೇಂಟಿಂಗ್ ಎಲ್ಲ ತುಂಬಾ ಚೆನ್ನಾಗಿ ಮಾಡಿದಾರೆ ಒಂದು ಗಿಡ ಇದೆ ಗಿಡಗಳ ಎಲೆಗಳೆಲ್ಲ ಎಲೆಗಳೆಲ್ಲ ನೀಲಿ ಕಲರ್ ಆಗಿ ಕೆಳಗಡೆ ಬೀಳತಾ ಇದೆ .

ಇನ್ನೊಂದು ಗಂಟೆ ಅಲ್ಲಿ ಆನೆ ಆನೆ ಬಿಡಸಿದಾರೆ ಆನೆದ ಅಹ್ ಆನೆ ಚೆನ್ನಾಗಿ ತುಂಬಾ---